ಅದಿಕ್ಕೆ ಬೇಕಾದ ವಸ್ ಇಟ್ಟಿಗೆ ಪಟ್ಟಿಗೆ ಮತ್ತೆ ಸಿಮೆಂಟ್ --

ಆಹ್ಹ್ ಆಟೋ ದಲ್ಲಿ ಹೋಗಿ ನಮಿಗೆ ಅದು ವಾಹ್ ರೇಟ್ ನೋಡಿ ನಾವು ಹೋಗಿ ಐವತು ಕೊಟ್ಟು ರೊಕ್ಕ ದುಡ್ಡ್ ಕೊಟ್ಟು ಹೋಗಿ ಬರ್ತೀವಿ ನಮಿಗೆ ಮತ್ತೆ ಸೆಂದೆ ಆಗ್ಲಿ ಏನೇ ಆಗ್ಲಿ ಜಾಸ್ತಿ ಇದ್ರೆ --

ಎಂಜಾಯ್ ಮಾಡಿ ಬರ್ತೀವಿ ಅಲ್ಲಿ ನಾವು ಇತಿಹಾಸದ ಕಾಲದ ಬಗ್ಗೆ ನಾವು ತಿಳ್ಕೊಂಡು ಬರ್ತೀ--

ಕ ಟೊಮೊಟೊಲು ಮತ್ತೆ ಕೊತ್ತಂಬರಿ ಅಲು ಮತ್ತೆ ಸೊಪ್ಪು ಏನ್ ಬೇಕು ನಮಿಗೆ ಸೊಪ್ಪು ಆಗ್ಲೂ ಮತ್ತೆ ಆಹ್ಹ್ ಬೆಂಡಿಕಾಯಿ ಬದನೆಕಾಯಿ ಎಲ್ಲಾ --